ಹೆಚ್ಚಾಗಿ ಬಾಯ್ಸ್ ಹೋಗ್ಬಿಟ್ಟು ಆಟಗಳ್ ಆಡ್ತಿರ್ತಾರೆ. ಈಗ್ಲೂ ನಮ್ಮ ಊರು ಸೈಡ್ ಗಳಲ್ಲಿ ಎಲ್ಲ ಆಟ ಆಡ್ತಿರ್ತಾರೆ.

ನನಗಂತೂ ನಮ್ಮ ಎಲರಗಂತೂ ಬಹಳಾನೇ ಇಷ್ಟ ಅಲಯೆಲಾ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು.